ಆಂಜನೇಯ ಸ್ವಾಮಿ ಟೆಂಪಲ್ ಎದ್ರುಗಡೆನೇ ಇರುವನ್ತದ್ದು ಇಲ್ಲಿ ತುಂಬಾ ವೆಹಿಕಲ್ಸ್ ಗಳೆಲ್ಲ ಓಡಾಡ್ತವೆ ತುಂಬಾ ಟ್ರಾಫಿಕ್ ಇರುತ್ತೆ. ಅದು ಒಂದು ಸುಂದರ ತಾಣ ನೂ ಹೌದು ಎಲ್ಲಾ ಅಲ್ಲಿ ಫೋಟೋ ಶೂಟ್ ಮಾಡ್ಸದು--

ನಾವ್ ಯಾವತ್ತೂ ಹೋಗಿಲ್ಲ ಮಾರ್ ಸೂಪರ್ ಮಾರ್ಕೆಟ್ ಗೆ. ನಾವೇಲ್ಲಾ ಮಾಮೂಲಿ ಮಾರ್ಕೆಟ್ ಅಲ್ಲೆ ಸಾಮಾನ್ ತಗೋಬರೋದು.

ಅಂದ್ರೆ ನಮ್ಗೆ ತುಂಬಾ ಇಷ್ಟ ಪಾರಿವಾಳ ಗಿಳಿ ಆ ಎಲ್ಲ ಸಾಕ್ತಾ ಇದ್ವಿ ನಾವು ಮುಂಚೆ ಮನೆನಲ್ಲಿ ಗುಬ್ಬಚ್ಚಿಗಳಿಗೆ ಬತ್ತದ ಗೊಂಚಲು ಕಟ್ಟಿದ್ದೀವಿ ಬರುತ್ತೆ ಮನೆ ಒಳಗೆ ಅಂತ.